ಚಿತ್ರದಲ್ಲಿ ನಾವು ನೋಡಬಹುದು ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ ಈ ಸೂಪರ್ ಮಾರ್ಕೆಟ್ ಹೆಸರು ಶಾಂಪ್ಸ್ .

ಈ ಚಿತ್ರವಾಗಿದೆ ಇವರು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡುತ್ತಿದ್ದಾರೆ ಶಕ್ತಿ ಮೀರಿ ಅವರು ಅವರಿಗೆ ನೀವು ಪುಣ್ಯ ಮಾಡುತ್ತಾರೆಂದು ತೋರಿಸಲಾಗಿದೆ.

ಟಿಲ್ ಬೋ ಅದರ ಅಥವಾ ಟಿಯಾಗೋ ಕಾರ್ ಮತ್ತೆ ಬಾಜು ನೆಕ್ಸಾನ್ ಕಾರ್ ಗಳು ನಿಂತಿವೆ.